ಕಟಿಂಗ್ ಮಾಡ್ಸೋದು ಅಂತ ಕಾಣುತ್ತೆ ಇಲ್ಲಿ ನಮ್ಮ ಹಳ್ಳಿ ಕಡೆ ಎಲ್ಲ ಇತರ ಸಿಸ್ಟಮ್ ಇಲ್ಲ.

ಸಿಟಿ ಗಳಲ್ಲಿ ಹರಡ್ತಾವೆ ಹಳ್ಳಿಗಳಿಲಿ ಈ ತರ ಎಲ್ಲಾ ಏನು ಇಲ್ಲ ನಾವು ಬರೋದಿಲ್ಲಿ ನೋಡ್ತೀವಿ ಇಲ್ಲಿಂದ ಮೇಲ್ಗಡೆ ನೋಡ್ತಿವಿ ಇಲ್ಲಿ ಹಳ್ಳಿಗಳಲ್ಲಿ ಬಂದ್ರೆ ಮಾತ್ರ.

ಗವರ್ನಮೆಂಟ್ ಬಸ್ ಜಾಸ್ತಿ ಓಡಾಡುತಾ . ಗವರ್ನಮೆಂಟ್ ಹಾಸ್ಪಿಟಲ್ ಜಾಸ್ತಿ ಓಡಾಡ್ತಾ ಇರೋದು. ಈಗ ಚನ್ನಾಗ್ ಓಡಾಡ್ತಿವಿ ಗವರ್ನಮೆಂಟ್ ಬಸ್ ಅಲ್ಲಿ ಗವರ್ನಮೆಂಟ್ ಬಸ್ ಅಲ್ಲಿ ಓಡಾಡ್ತಿವಿ ಇವಾಗ ಮೊದ್ಲು ರೋಡ್ ಚಂದಿರಲಿಲ ಇವಾಗ ರೋಡ್ ಗಳು ಚನ್ನಾಗಿದೆ ಎಲ್ಲ ಕಡೆ. ಬಸ್ ಓಡಾಡ್ತವೆ . ಈಗ ಎಲ್ಲ ಬಸ್ ಗವರ್ನಮೆಂಟ್ ಬಸ್ ಜಾಸ್ತಿ ಹೋಯ್ತಿವಿ.